ಏನಾರ ಅಡಿಗೆಗ್ ಬೇಕಾಗಿರೋ ಸಾಮಾನ್ಗಳ್ ಏನಾದ್ರು ಬೇಕಪ್ಪ ಅಂದ್ರ್ ಟಮಾಟೋ ಗಜ್ರೀ ಏನಾದ್ರು ಬೇಕಪ್ಪ ಅಂದ್ರೆ ಹೋಗ್ ತಗೋಬಹುದು.

ಸಿಕ್ಸ್ ಪ್ಯಾಕ್ ಎಲ್ಲ ಬಳೊಸೊಂತಾರ ಅದರಿಂದ ಒಬ್ಬರು ಮೆನ್‌ ಒಬ್ಬ ಮನುಷ್ಯ ಅದನ್ನು ಹೆಲ್ದಿ ಆಗಿ ಇರ್ತಾರ.

ಆ ಹಾಸ್ಪಿಟಲ್ ಇದ್ದಾಗ ಅದಕ್ಕೆ ನಾವು ಗ್ಯಾರೇ ಗಾಡಿ ಏನಾದ್ರು ರಿಪೆರಿ ಬಂದಿದ್ರೆ ನಾವು ಗ್ಯಾರೇಜ್ ಹೋಗ್ತೇವೆ.

ಫಂಕ್ಷನ್ ಹಾಲ್ ಫಂಕ್ಷನ್ ಹಾಲ್ ಅಂದ್ರೆ ಇಡೀ ಊರವ್ರು ಒಂದು ಊರಿಗೊಂದು ಫಂಕ್ಷನ್ ಹಾಲ್ ಇದ್ರೆ --

ಎಲ್ಲ ಲೈಟಿಂಗ್ ಗೀಟಿಂಗ್ ಬಾರಿ ಇರುತ್ತೆ ಅದು ಮದುವೆ ಮಾಡಲು ಯೂಸ್ ಮಾಡ್ತಾರ ಫಂಕ್ಷನ್ ಹಾಲ್ .

ಅಮೂಲ್ ಐಸ್ ಕ್ರೀಮ್ ಅಮೂಲ್ ಪಿಝಾ ಅಮೂಲ್ ಎಲ್ಲ ತರದ ಅಮೂಲ್ ಕಂಪನಿಯವರು ಮಾಡಿರುವ.

ಸೆಲ್ಫೀ ಸೆಲ್ಫೀ ಅನ್ನೋದು ಸ್ಮಾರ್ಟ್ ಫೋನ್ ನಲ್ಲಿ ಒಂದು ಕ್ಯಾಮೆರ .

ಕ್ಯಾಮೆರ ತುಂಬ ಬುರುಬುರು ಅ ಸ್ಟೈಲ್ ಮಾಡಿ ಸ್ಟೈಲ್ ಮಾಡಿ ಫೊಟೊ ಒಟ್ಕೊದು ವಿಡಿಯೋ ಕಾಲ್ ಮಾಡುದು.

ಬಾಡಿ ಎಲ್ಲ ಕೋಲ್ಡ್ ಆಗ್ತದ ಅದಕ್ಕ ಎಲ್ಲ ಜ್ಯೂಸ್ ಕುಡ್ದು ಜ್ಯೂಸ್ ಕುಡಿದು ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಎಲ್ಲ ಸಿಗ್ --

ಆ ಕಾರ್ಡ್ ಸ್ವೈಪ್ ಮಾಡಿದ್ರೆ ಸ್ವೈಪ್ ಮಾಡಿದ್ರೆ ಮನಿ ಬರ್ತ ಎಷ್ಟಾದ್ರು ತಗೊ ಫೈ ತೌಸಂಡ್ ಸಿಕ್ಸ್ ತೌಸಂಡ್ ಟೆನ್ ತೌಸಂಡ್ ಎಷ್ಟಾದ್ರು ತೊ --

ಆಟೊ ಅಂದ್ರೆ ಇದೊಂದು ಮೂರು ಚಕ್ರದ ಒಂದು ವಾಹನ.

ಒಂದು ಫಿಶ್ ಮಾರ್ಕೆಟ್ ಅಂತ ಇರುತ್ತದೆ ಅಲ್ಲಿ ಮಾರುತ್ತಾರೆ ಅಂದ್ರೆ ಯಾರ್ ಯಾರ್ಗ್ ಬೇಕು ಯರಿಗೆ ಫಿಶ್ ಅಂದ್ರೆ ಇಷ್ಟ ಆ ಫಿಶ್ ಈ ಫಿಶ್ ಅಂತ ಇರುತ್ತದೆ --

ಈ ಇದು ಕಾಣ್ತಿರೋದು ಫುಟ್ ಬಾಲ್ ಗ್ರೌಂಡ್ ಮತ್ತೆ ರನ್ನಿಂಗ್ ರನ್ನಿಂಗ್ ಗ್ರೌಂಡ್ ಇಲ್ಲಿ ಟೂರ್ನಮೆಂಟ್ ನಡಿತಾವ ಕೋಂಪಿಟೇಷನ್ ನಡಿತಾವ ಎಲ್ಲ ನಡಿತಾವ ಅಂದ್ರೆ.

ವೆಜ್ಜ್ ನೋನ್ ವೆಜ್ ಎಲ್ಲ ಸಿಗ್ತದ ರೆಸ್ಟ್ರೋ ಅಂದ್ರೆ ಅದೊಂದು ಹೊಟೆಲ್ ಇದ್ದ್ ಹಾಗೆ.

ಬೆಳಗ್ಗೆ ಹೋಗಿ ವಾಕಿಂಗ್ ಮಾಡುದು ಸಯಂಕಾಲ ವಾಕಿಂಗ್ ಮಾಡುದು ಹುಡುಗ್ರು.

ಆಟಸಾಮಾನ್ ಗುಳ್ ಇಟ್ಟಿರ್ತಾರ ಹುಡುಗರ್ಗ ಆಡಕ್ಕಾ ಆಟಾಡಿ ಹುಡುಗ್ರು ಸಂತೋಷ ಪಡ್ತಾವ.

ಆಗ ಗೇಟನ್ನು ಓಪನ್ ಮಾಡಿ ರೈತರಿಗೆ ಸಹಾಯ ಆಗುವಂತೆ ನೋಡು --

ಈ ಡ್ಯಾಮ್ ಮತ್ತೆ ಮಳೆ ನೀರನ್ನು ಸಂಗ್ರಾಹಳಿ ಮಾಡುತ್ತದೆ .

ಮಸಾಲಗಳನ್ನ ಹಾಕಿ ಅಡುಗೆ ಮಾಡುತ್ತೆ ಈ ಮಸಾಲಗಳನ್ನ ಹಾಕಿದ್ರೆ ನಮಿಗೆ.

ಯಾರಾದ್ರು ಕಲೀಬಹುದು ಇಲ್ಲಿ ಕಲ್ತು ಮಕ್ಕಳಿಗೆ ಹೇಳ್ಕೊಡ್ಬಹುದು ಅವ್ರು ತುಂಬ ಖುಷಿ ಪಡ್ತಾರೆ.

ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸ್ತೆವೆ ಅದನ್ನ ಹಚ್ಚಿ ಬೆಳಗಿ --

ಪಿ.ಒ.ಪಿ ಇಂದ ಜೋಯಿಂಟ್ ಮಾಡಾಕ್ ಬರಲ ಅದಕ್ಕಾಗಿ ವೆಲ್ಡಿಂಗ್ ಅಂತ ಇರುತ್ತೆ.

ಗೋಡೆದ್ ಕಟ್ಟ್ತಾರ ಮನಿ ಮನಿ ಯಾರ್ ಕಟ್ಟ್ಸಾರ ಈ ಗೋಡೆ ಇಂಪೋರ್ಟೇಂಟ್ ಈ ಗೋಡೆ ಅಂದ್ರೆ.

ಇದು ಬಟ್ಟ ಅಂಗ್ಡಿ ಬಟ್ಟೆ ಅಂಗ್ಡಿಯಲ್ಲಿ ಎಲ್ಲ ಟೈಪ್ ಬಟ್ಟೆ ಸಿಗ್ತವ ಲೇಡೀಸ್ ಚಿಕ್ಕ ಮಕ್ಕ್ಳು ಜೆಂಟ್ಸ್ .

ಶುಗರ್ ಮಾಡಿ ಟೇಸ್ಟ್ ಮಾಡಿ ನಮ್ಗ್ ಹುಡುಗ್ರಿಗೆ ಮನೋರಂಜನೆ --